ಹೂವಿನಹಾರಗಳು ಎಲ್ಲಾ ಫನ್ಕ್ಷನ್ ಲು ಇದ್ದೆ ಇರ್ಬೇಕು ಅದ್ರಲ್ಲುವೆ ದೇವ್ರಗಂತು --

ಒಂದ್ ಗುಲಾಬಿಗಿಡ ಎಷ್ಟ ಅಂಟ್ಸ್ ಕೊಳಕ್ಕೋ ರಾಯ್ ಐವತ್ತು ರುಪಾಯ್ ಅಂದಾ .

ಅಲ್ಲ ನಾವು ನೋಡಕ್ ಹೋದ್ರೆ ಎಷ್ಟ ಚನ್ನಾಗಿ ಕಾಣಿಸ್ತಿರುತ್ತೆ ಅಲ್ಲ ದೊಡ್ಡ ದೊಡ್ಡದಾಗಿ ಒಂದ ಒಂದ ರೂಮ್ ಗಳಲ್ಲಿ ಇಟ್ಟರ್ .

ಯಾವುದಾರ ಕೆಲ್ಸ್ ಹಾಕು ಅಂತ ಅಂದ್ರೆ ಯಾವ್ ಕೆಲ್ಸ್ ಕೆಲಸಕ್ ಸೇರಬೇಕು ಅಂದ್ರುವ --

ರೈತ್ರು ಗಾಡಿ ಅಂದ್ರೆ ಪ್ರೈವೇಟ್ ಬಸ್ಸು .